ಮತ್ತೆ ತೇರ್ ಮೇಲೇನು ಕೂಡ ಬಹಳಷ್ಟು ಜನ ಕುಂತಿದಾರೆ.

ಇದು ತುಂಗಭದ್ರಾ ಅಣೆಕಟ್ಟು ಮ್ಮ್- ಅ ಮೂರ್ ಜನ ನಿಂತಾರ.

ಮತ್ತೆ ಇಲ್ಲಿ ಶೇವಿಂಗ್ ಮಾಡ್ತಿದಾರೆ ಒಬ್ರು ಈ ಪಿಕ್ ಅಲ್ಲಿ ರೆಡ್ ಯೆಲ್ಲೋ ಮತ್ತೆ ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿ --

ವಿ_ಜಿ_ಎಸ್ ಸರ್ವಿಸ್ ಮತ್ತೆ ಜನಶ್ರೀ ಸೈಬರ್ ಕೆಫೆ ಮತ್ತೆ ವಿ_ಜಿ_ಎಸ್ ಸರ್ವಿಸ್ .

ಮತ್ತೆ ಕಮೋಡ್ಸ್ ಕಾಣಿಸ್ತಿದವೆಮತ್ತೆ ಸಿಂಕ್ ಕಾಣಿಸ್ತಿದೆ ಮತ್ತೆ ಮೇಲೆ ಲೈಟ್ ಹತ್ತಿದೆ.

ಈ ಚಿತ್ರದಲ್ಲಿ ನನಗೆ ಬಸ್ ಹತ್ತ ಇರೋದು ಕಾಣಿಸ್ತಾ ಇದೆ.

ಮತ್ತೆ ಸುತ್ತನು ದೊಡ್ ದೊಡ್ದೂ ಗಿಡಗಳು ಕಾಣಿಸ್ತಾ ಇದೆ.

ಈ ಪಿಕ್ಕಲಿ ನನಗೆ ಇದೊಂದು ರೈಲ್ವೆ ಸ್ಟೇಷನ್ ಎಂದು ಕಾಣಿಸ್ತಿದೆ.

ಈ ಪಿಕ್ ಅಲ್ಲಿ ನನಗೆ ಮನೆ ಕಟ್ಟೋಕೆ ಪ್ಲಾನ್ ಹಾಕುವುದರ ತರ ಕಾಣುಸ್ತಾ ಇದೆ.

ಮತ್ತೆ ಇಲ್ಲಿ ಒಬ್ರು ರೆಡ್ ಕಲರ್ ಶರ್ಟ್ ಹಾಕೊಂಡ್ ಒಬ್ಬರು ನಿಂತಿದ್ದಾರೆ ಮತ್ತೆ ಒಬ್ರು ವೈಟ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾರೆ.

ಅದೇ ಒಬ್ರು ಬ್ಲೂ ಹಾಕೊಂಡಿದ್ದಾರೆ ಇನ್ನೊಬ್ರು ಕೂಡ ಬಟ್ ಹಾಕೋತ್ತಾ ಇದ್ದಾರೆ.

ಆಟೋಮ್ ಬಾಂಬ್ ಮತ್ತೆ ಆ ಚೂರ್ ಸು ಸುರ್ ಸುರ್ ಬತ್ತಿ ಮತ್ತೇ ಚಟ್ ಫಟ್ ಕಾಣಿಸ್ತಾ ಇದೆ.

ಮತ್ತೆ ತೆಳಗಿ ಗಣೇಶನ ಆ ವಿ ಫೋಟೋ ಇದೆ.

ಮತ್ತೆ ಆ ಅಲ್ಲಿ ಒಂದು ಹುಡುಗಿ ಆಟ ಆಡ್ತಿರೋದು ಕಾಣಿಸ್ತಾಯಿದೆ.

ಈ ಪಿಕ್ ನಲ್ಲಿ ನನಗೆ ಒಂದು ನಾಯಿ ಕಾಣುಸ್ತಾಯಿದೆ ಮತ್ತೆ ನಾಯಿಗೆ ಟ್ರೀಟ್ ಮಾಡೋಕೆ ಇಬ್ಬರು ಡಾಕ್ಟರ್ಸ್ ಅ- ಮ್ಮ್- ಟ್ರೀಟ್ ಮಾಡ್ತಾ ಇದ್ದಾರೆ.

ಮತ್ತೆ ಕೈಗೆ ಗ್ಲೋವ್ಸ್ ಹೈ ಹಾಕೊಂಡಿದ್ದಾರೆ ಮತ್ತೆ ಸ್ಟೇತೋಸ್ಕೋಪ್ ಆಲ್ಸೋ ಹಾಕೊಂಡಿದ್ದಾರೆ.

ಈ ಪಿಕ್ ನಲ್ಲಿ ನಂಗೆ ಶ್ರೀ ಸಾಯಿ ಮಾಧವ್ ವೀಲ್ ಕೇರ್ ಅಂಗಡಿ ಕಾಣುಸ್ತಾಯಿದೆ.

ಮತ್ತೆ ಒಂದು ಬಸ್ ಕಾನಸ್ತಾ ಇದೆ.

ಅ ಗ್ರೀನ್ ಪಿಂಕ್ ಮತ್ತೆ ರೆ- ಬ್ಲೂ ಆರೆಂಜ್ .

ಈ ಪಿಕ್ ನಂಗೆ ಒಂದು ಫಂಕ್ಷನ್ ಏರಿಯಾ ಟೈಪ್ ಕಾಣಿಸ್ತಾ ಇದೆ.

ಮುಂದೆ ಗಿಡಗುಳಿದೆ ಮತ್ತೆ ಅ -ಅ- ಕಲ್ ಗಳು ಕಾಣಿಸ್ತಾ ಇದೆ.

ಮತ್ತು ಒಂದು ಟೇಬಲ್ ಇದೆ ಟೇಬಲ್ ನಲ್ಲಿ ಬುಕ್ಸ್ ಗಳಿವೆ ಮತ್ತೆ ಕಬೋರ್ಡ್ ಇದೆ ಇಲ್ಲಿ.

ಆಂಡ್ ಅದರ ಬಾಜು ಒಂದು ಕಟ್ ಆ-ಆ ಶೆಡ್ ಟೈಪ್ ಇದೆ.

ತೆಂಗಿನ್ ತೆಂಗಿನ ಮರಗಳು ಕಾಣಿಸ್ತಾ ಇದೆ ಮತ್ತೆ ಗದ್ದೆ ಕಾಣಿಸ್ತಾ ಇದೆ.

ಈ ಪಿಕ್ ನಲ್ಲಿ ನಂಗೆ ಹೂಗಳು ಕಾಣಿಸ್ತಾ ಇದೆ ಹೂವಿನ್ ಅಂಗಡಿ ಇದ್- ಇರ್ಬೋದಿದು.

ಮತ್ತೆ ಅದ್ರಲ್ಲಿ ಎ ಅ ದೇವರ ವಿಗ್ರಹ ಕೂಡ ಇದೆ.

ಮತ್ತೆ ಮತ್ತೆ ಅ ಗಿಡ ಮರಗಳು ಕಾಣಿಸ್ತಾ ಇದೆ ಮತ್ತೆ ಅ ಬ್ಲೂ ಕಲರ್ ಎಲ್ಲೋ ಕಲರ್ ಆ ಗ್ರೀನ್ ಕಲರ್ ರೆಡ್ ಕಲರ್ ರಿಂಗ್ಸ್ ಕಾಣಿಸ್ತಾ ಇದೆ.